ಕುರಿ ಸಾಕಾಣಿಕೆ ತುಂಬಾ ಸುಮ್ ಆಹ್ಹ್ ತುಂಬಾ ಲಾಭದಾಯಕವಾಗಿದೆ ಆಹ್ಹ್ ಸಾಕಾಣಿಕೆ ಮಾಡುವುದರಿಂದ ಬಹಳ ಹೆಲ್ಪ್ ಆಗತ್ತೆ. ಆಮೇಲೆ ಒಳ್ಳೇ ಗೊಬ್ಬರಾನು ಸಿಕ್ತಾ ಇದೆ ಕುರಿಗಳಿಂದ ನಾವು ಕುರಿ ಸಾಕಾಣಿಕೆ ಮಾಡೋದು ತುಂಬಾ ಆಹ್ಹ್ ಅಮೂಲ್ಯ ಅಂತ ಹೇಳತ್ತೇ.

ಅನಂತರ ಅಹ್ ಊರಿನ ಜನಗಳಿಗೆ ಬಟ್ಟೆ ವಗಿಯಕ್ಕು ಹಾಕ್ತಾವೆ ಅದಾದ್ಮೇಲೆ ಹ್ಮ್ ಚಿಕ್ ಚಿಕ್ ಮಕ್ಳು ಹೋಗಿ ಈಜ್ ಆಡೋದು ಆಗ್ಲಿ ಆಹ್ಹ್ ಎದಿ

ಪೆಟ್ರೋಲ್ ಬ್ಯಾಂಕ್ ಊರಿನ ಹತ್ರ ಇರುವುದರಿಂದ ಆಹ್ಹ್ ಗಾಡಿಗಳಿಗೆ ಪೆಟ್ರೋಲ್ ಹಾಕಿಸಕ್ಕೆ ತುಂಬಾ ಉಪಯೋಗ ಆಗತ್ತೆ. ಅಹ್ ಕಾರು ಕಾರು ಬೈಕು ಇಂತವಕ್ಕೆಲ್ಲಾ ತುಂಬಾ ಉಪಯೋಗ ಆಗತ್ತೆ.